ಈ ದೃಶ್ಯದಲ್ಲಿ ನಾವು ಒಂದು ದಟ್ಟವಾದ ಕಾಡು ಹಾಗು ಅಲ್ಲಲ್ಲಿ ಬು-ಕಂಡು ಬರುವಂತ ಮಾನವ ನಿರ್ಮಿತ ಪ್ರದೇಶವನ್ನು ಗಮನಿಸಬಹುದು. ದೂರದಲ್ಲಿ ಸೂರ್ಯನ ರಶ್ಮಿ ನಮಗೆ ಕಂಡು ಬರುತ್ತದೆ.